ಹಾಗು ಅದರ ಸುತ್ತಲು ಸಾಕಷ್ಟು ಗಿಡ ಮರಗಳನ್ನು ಕೂಡ ಕಾಣಬಹುದು.

ಅಲ್ಲಿ ವಿದ್ಯುತ್ ಕಂಬಗಳನ್ನು ಕೂಡ ಕಾಣಬಹುದು.

ಹಾಗೂ ಅಲ್ಲಿ ಲೈಟಿಂಗ್ಸ್ ಗಳು ಹಾಗೂ ಫ್ಯಾನ್ ಗಳನ್ನು ಕೂಡ ಕಾಣಬಹು--

ಹಾಗು ಅಲ್ಲಿ ಒಂದು ಎ_ಟಿ_ಎಮ್ ಅನ್ನು ಕೂಡ ಕಾಣಬಹುದು.

ಹಾಗೂ ಅಲ್ಲಿ ಸುತ್ತಮುತ್ತಲು ಸಾಕಷ್ಟು ಗಿಡಮರಗಳನ್ನು ಕೂಡ ಕಾಣಬಹುದು.

ಹಾಗೂ ಅಲ್ಲಿ ನೆಲದ ಮೇಲೆ ಹಸಿರು ಬಣ್ಣದ ಹುಲ್ಲುಗಳನ್ನು ಕೂಡ ಕಾಣಬಹು --

ಅಲ್ಲಿ ಸಾಕಷ್ಟು ಜನರಿದ್ದಾರೆ ಟೇಬಲ್ ಇನ ಮೇಲೆ--

ಆ ಕಾಲೇಜಿನ ಹೆಸರು ಗೊಮೆಂಟ್ ಆರ್_ಸಿ ಕಾಲೇಜ್ ಆಪ್ ಕಾಮರ್ಸ್ ಅಂಡ್ ಮ್ಯಾನೇಜ್ --

ಇದು ಒಂದು ಬಸ್ ಸ್ಟಾಪ್ .

ಅಲ್ಲಿ ಎಲೆಕ್ಟ್ರಿಕ್ ಕಂಬಗಳನ್ನು ಕೂಡ ಕಾಣಬಹುದು.

ಆ ಅಂಗಡಿಯಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಹಾಕಿದ್ದಾರೆ.

ಟೇಬಲಿನ ಮೇಲೆ ಒಂದು ಹೆಲ್ಮೆಟ್ ಅನ್ನು ಕೂಡ ಇಟ್ಟಿದ್ದಾರೆ.